ಕಬ್ಬಿಣದ ಬ್ರಿಡ್ಜ್ಗ ಳನ್ನು ಕೂಡ ಮಾಡಿದ್ದಾರೆ ಇಲ್ಲಿ ನಫೀಸಾ ಜಹಾನ್ ಎಂಬ ಹಡಗು ಕೂಡ ಬಂದು ನಿಂತಿದೆ.

ಈ ಚಿತ್ರದಲ್ಲಿ ನಾವು ಒಂದು ಬಯಲು ಪ್ರದೇಶವನ್ನು ನೋಡುತಿದ್ದು ಈ ಬಯಲು ಪ್ರದೇಶದಲ್ಲಿ ಒಂದು ಮನೆಯನ್ನು ನೋಡಬಹುದು.

ರೈಲನ್ನು ಈ ರೈಲಿನಲ್ಲಿ ದೊಡ್ಡವರು ಮಕ್ಕಳೂ ಸಹಿತ ಹೋಗಬಹುದು. ತುಂಬಾ ಸುಂದರವಾಗಿ ಈ ರೈಲ ನ್ನು ಬಣ್ಣ ಬಣ್ಣ ಬಣ್ಣಗಳಿಂದ ಆಕರ್ಷಿತವಾಗಿ ನಿರ್ಮಿಸಿದ್ದಾರೆ.